ಈ ಚಿತ್ರದಲ್ಲಿ ನಾವು ಒಂದು ಲ್ಯಾಪ್ಟಾಪ್ ಕಂಪ್ಯೂಟರ್ ಸಿಸ್ಟಮ್ ಹಾಗೆ ಎರಡು ಸೌಂಡ್ ಬಾಕ್ಸ್ ಗಳು ಇರುವದನ್ನ--

ಇಲ್ಲಿ ನಾವು ಶ್ರೀ ಮಾರುತಿ ಟವರ್ ಅನ್ನೋ ಒಂದು ಕಾಂಪ್ಲೆಕ್ಸ್ ಅನ್ನ ಕಾಂತಾ ಇದ್ದೆವೆ ನೆಲ ಮಾಳಿಗೆ ಬಿಟ್ಟು ಮೊದಲನೇ ಹಂತದಲ್ಲಿ ತನಿಷ್ಕ್ ಅನ್ನೋ ಬಂಗಾರದ ಅಂಗಡಿ ಇದೆ.

ಇದರಲ್ಲಿ ನಾವು ಕೀ ಬೋರ್ಡ್ ನುಡಿಸುತಿರುವುದನ್ನ ನೋಡತಾ ಇದೇವೆ ಒಬ್ಬ ಬಾಲಕ ಕೀ ಬೋರ್ಡ್ ಅಣ್ಣ ಗೋಡೆಗೆ ಅಭೀಮುಖವಾಗಿ ಕುಳಿತುಕೊಂಡು ಕೀ ಬೋರ್ಡ್ ಅನ್ನ ನುಡಿಸುತ್ತಿದಾನೆ .

ಇಲ್ಲಿ ನಾವು ರಾಜಮಹಲ್ ಜ್ವಲ್ಲೆರ್ಸ್ ನಾ ಒಂದು ಕಟ್ಟಡವಣ್ಣ ನೋಡಿತಾಇದೆವೆ ಜಿ_ಮ್_ಜಿ_ಪಿ ಆರ್_ಮ್_ಜಿ_ಪಿ ಅಂತ ಹಾಕಿದ್ದರೆ ರಾಜಮಹಲ್ಅಂತಹೇಳಿ.

ಹಾಗೆ ಕೆಳಗೆ ಸಹ ಆರ್_ಎಮ್ ಗೋಲ್ಡ್ ಪ್ಯಾಲೇಸ್ ಅಂತ ಹಾಕಿದ್ದರೆ ಇದೊಂದು ಬಂಗಾರದ ಅಂಗಡಿಯಾಗಿದೆ.